ಮುಂದೆಲ್ಲ ಕಂತೆ ಕಂತೆ ಕಂತೆ ಗಿಡಗಳು ಆವಾ ಅಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಹುಲ್ಲು ಬೆಳೆದವ.

ಸ್ಕೂಟಿ ಮೇಲ ಒನ್ ಸೈಡ್ ನೆರಳಿಗಾಗಿ ಎಸ್ಟ್ ಜನರು ಮಾತಾಡ್ಕೋತ ನಿಂತರ ಮ್ಯಾಲೆ ಹೋಗೋರ್ಗ--

ಇದು ಅಕ್ಷರ ಬರ್ದವ ವೈಟ್ ಕಲರ್ದಾಗ.

ಇದೊಂದ್ ಮನೆ ಅದ ಅಲ್ ಒಂದ್ ಬೋರ್ಡ್ ಅದ ಎಲ್ಲ ಅಲ್ಲಿ ಗೇಟ್ ತೆಗ್ದಾದ ಆಮೇಲೆ ಪೇಂಟಿಂಗ್ ಮಾಡ್ಯಾರೆ

ಆಯಿತು ಅದೇ ರೀತಿ ಪೇಂಟಿಂಗ್ ಇನ್ನು ಕಟ್ಟಿಸ್ಯಾರ ಆಗ್ಬೇಕು ಅದಕ್ಕೆ ಮೂರ್ ಮೂರ್ ಕಿಡಕಿ ಕಾಂತಾವ.

ದೊಡ್ಡ್ ಬಿಲ್ಡಿಂಗ್ ಅದ ಇದನ್ನು ಗೇಟ್ ಗಳು ತೆಗ್ದವ ಇಲ್ಲಿ ಒಂದ್ ಬೋರ್ಡ್ ಅದ ಇಲ್ಲಿ ಎರಡ್ ಕಿಡಕಿ ಅದಾವ .

ಬಾಡಿಗೆ ಕೊಡ್ತಾರಾ ಓಟ್ ಒಂದ್ ದೊಡ್ಡ್ ಬಿಲ್ಡಿಂಗ್ ಅದ.